ಹಾಗು ಒಂದು ಮನೆ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದು.

ಈ ಫಲಕದಲ್ಲಿ ಕನ್ನಡ ಹಾಗು ಇಂಗ್ಲಿಷ್ ನಲ್ಲಿ ಬರವಣಿಗೆಯಲ್ಲಿ ಬರೆದಿರುವುದನ್ನು ನಾವು ಗಮನಿಸಬಹುದು.

ಈ ಪಾರ್ಕಿನ ಮುಂಭಾಗದಲ್ಲಿ ಇರುವಂಥ ಒಂದು ಗೇಟ್ ವ್ಯವಸ್ಥೆ ಇರುವುದನ್ನು ನಾವು ಇಲ್ಲಿ ಕಾಣಬಹುದು.

ಇದು ಒಂದು ಚರ್ಚ್ ಎಂದು ಹೇಳಬಹುದು ಈ ಚರ್ಚಿನಲ್ಲಿ ಹಲವಾರು ಜನ--

ಗಾಜಿನ ಕಿಟಕಿಗಳು ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ.

ಇದು ಒಂದು ಸ್ಮಾರಕ ಎಂದು ಹೇಳಬಹುದು.

ಒಂದು ಫಲಕ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ.

ಇದು ಒಂದು ಅರಣ್ಯ ಪ್ರದೇಶ ಎಂದು ಹೇಳಬಹುದು ಇಲ್ಲಿ ಹಲವಾರು ಗಿಡ ಮರಗಳು ಇರುವುದನ್ನು ನಾವು ಗಮನಿಸಬಹುದು.

ಹಾಗು ಜನರು ನೋಡಿರುವಂಥ ಒಂದು ಸ್ --

ಇದು ಒಂದು ವಿದ್ಯಾ ಸಮಸ್ಥೆ ಎಂದು ಹೇಳಬಹುದು ಈ --

ಶಿಕ್ಷಣ ಸಮಸ್ಥೆಗಳು ಇರುವುದನ್ನು ನಾವು ಕಾಣಬಹುದು ಹಾಗು ವಿದ್ಯಾರ್ಥಿಗಳು --

ತೇರ್ಗಡೆ ಹೊಂದಿರುವಂಥ ಫಲಕಗಳನ್ನು ನಾವು ಇಲ್ಲಿ ಕಾಣಬಹುದು.

ಈ ಹೋಟೆಲ್ನ ಹೆಸರು ಬ್ರಾಹ್ಮಿನ್ ದೋಸೆ ಮತ್ --

ಈ ಕಾಂಪೌಂಡ್ ಒಳಗೆ ದೊಡ್ಡದಂತಹ ಮರಗಳು ಇರುವುದನ್ನು ನಾವು ಗಮನಿಸಬಹುದು.

ಈ ಹಾಸ್ಪಿಟಲ್ ಅಲ್ಲಿ ಒಂದು ಆಂಬುಲೆನ್ಸ್ ನಿಂತಿರುವುದನ್ನು ನಾವು ಗಮನಿಸಬಹುದು.

ತಂತಿಗಳನ್ನು ಹಾಯಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.

ಒಂದು ಬದಿಯಲ್ಲಿ ಹಸಿರು ಹುಲ್ಲು ಗಾವಲು ಇರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.

ಒಂದು ಕಾಂಪೌಂಡ್ ವ್ಯವಸ್ಥೆ ಇರುವುದನ್ನು ನಾವು ಕಾಣಬಹುದು ಹಾಗು ಒಳ್ಳೆಯ ಗೇಟ್ ವ್ಯವಸ್ಥೆ --

ದೊಡ್ಡ ದೊಡ್ಡದಾದ ವಿದ್ಯುತ್ ಕಂಬಗಳು ಇರುವುದನ್ನು ನಾವು ಇಲ್ಲಿ ಕಾಣಬಹುದು.

ಇದರ ಹೆಸರು ಸದರ್ ಹಾಸ್ಪಿಟಲ್ ಎಂದು ಬರೆಯಲಾಗಿದೆ.

ಹಾಗು ಒಂದು ತಬಲಾ ಇರುವುದನ್ನು ನಾವು ಕಾಣಬಹುದು.

ಹಾಗು ಒಂದು ಬ್ಯಾಗ್ ಇರುವುದನ್ನು ಕಾಣಬಹುದು.

ಒಂದು ಕಾರ್ಯಕ್ರಮ ಎಂದು ಹೇಳಬಹುದು ಬಿ.ಡಿ ವರ್ಡ್ಸ್ --

ಹಾಗು ಇಲ್ಲಿ ವಾಕ್ ಗಳನ್ನೂ ಮಾಡಲು ತುಂಬ ಸುಲಭವಾಗಿ ಹಾಗು ಸುಂದರವಾಗಿದೆ.

ಹಾಗು ಒಂದು ಸೂಚನಾ ಫಲಕಗಳು ಇರುವುದನ್ನು ನಾವು ಗಮನಿಸಬಹುದಾಗಿದೆ.

ಎಂದು ಹೇಳಬಹುದು ಹಲವಾರು ವಾಹನಗಳು ನಿಂತಿರುವುದನ್ನು ನಾವಿಲ್ಲಿ ಗಮನಿಸಬಹುದು.

ಹಲವಾರು ಜನ ಓಡಾಡುತ್ತಿರುವುದನ್ನು ನಾವು ಗಮನಿಸಬಹುದು.

ಈ ಮಂಟಪವು ತುಂಬ ಹಳೆಯದಾಗಿದ್ದು ಕಲ್ಲುಗಳಿಂದ ನಿರ್ಮಿಸಲಾಗಿರುವ ಒಂದು ಮಂಟಪ ಎಂದು ಹೇಳಬಹುದು.

ಚಿಕ್ಕ ಚಿಕ್ಕ ಮರಗಳು ಹಾಗು ಗಿಡಗಳು ಇರುವುದನ್ನು ನಾವು ಇಲ್ಲಿ ಕಾಣಬಹುದು.

ಈ ಸಂಸ್ಥೆಯು ತುಂಬ ದೊಡ್ಡದಾಗಿದ್ದು ವಿಶಾಲವಾದಂತಹ ಕಟ್ಟಡದ ವ್ಯವಸ್ಥೆ ಇದೆ.